ಮನೆಗಳಲ್ಲಿ ಆಹಾರ ರೂಪದಲ್ಲಿ ತಿಂತಾರೆ ಇದ್ರಿಂದ ಅವ್ರಗುನು ಅನುಕೂಲ --

ಇದು ನದಿ ಇಂದ ನೀರು ನೀರು ಇರೋದ್ರಿಂದ ಈ ನೀರಿನಿಂದ ತುಂಬಾ ಎಲ್ಲರ್ಗೂ ಅನ್ಕೂಲನೂ --

ಇದು ಜಿಮ್ ಇಲ್ಲಿ ಯುವಕ್ರೆಲ್ಲಾ ಹೋಗತ್ತರೆ.

ಯೇಸುರವರಿಂದ ಯೇಸು ಹತ್ರ ಎಲ್ಲಾ ಹೇಳಿ ಅವ್ರ ಅವ್ರ ಕಷ್ಟನ ಹೇಳಿ ನೆಮ್ಮದಿ ಪಡಕೊಂಡ್ ಮನೆಗೆ ಬರತ್ತರೆ.

ಒಂದು ಒಳ್ಳೆ ಕೆಲಸಕೆ ಸೇರಿ ಅವ್ರ ಅವ್ರ ಜೀವ್ನ ರೂಪಿಸ್ಕೊಳ್ಳಕ್ಕೆ--

ಈ ಪಕ್ಷಿಗಳು ಬಂದು ಗಿಡದ್ ಮೇಲೆ ಕೂತು ನೋಡ್ ಹಾರಾಡ್ಕೊಂಡು ಹೋಗ್ತಾ ಇದ್ರೆ ನೋಡೊದಿಕ್ಕೆ ಒಂತರ ಸುಂದರವಾಗಿ ಕಾಣ್ತವೆ ನಮ್ಗು ಏನೋ ಒಂತರ ನೋಡ್ತಾ ಇದ್ರೇನೆ ಖುಷಿ ಅನ್ಸುತ್ತೆ.

ಬಡವಳಲು ಏನು ಕೆಲ್ಸ್ ಇಲ್ಲಾ ಅಂತ ಅಲಿತಿರುವಾಗ ಹೋಗಿ ಮೀನ್ ಹಿಡಿತರೆ ಎತ್ತಲು --

ತುಂಬಾನೆ ಖುಷಿ ಪಟ್ಟು ಎಲ್ಲಾ ಒಂದು ಗ್ರೂಪ್ ಸೇರಿ ಡ್ಯಾನ್ಸ್ ಎಲ್ಲಾ ಮಾಡಿ ಖುಷ್ ಖುಷಿಯಿಂದ ಮ್ಯೂಜಿಕ್ ಎಲ್ಲಾ ಕೇಳಿ ಮನೆಗ್ ಬಂದು.

ಇದು ತರಕಾರಿಗಳು ಇದನ್ನಾ ನಾವು ಕಾಡ್ ನಮ್ಮ ಗದ್ದೆ ಹೊಲ ಗದ್ದೆಗಳಲ್ಲಿ ಬೆಳೆದು --

ಇದು ಕಟಿಂಗ್ ಶಾಪ್ ಅಂತ ಹೇಳ್ತಾರೆ ಹಿಂದಿನ್ ಕಾಲದಲ್ಲಿ ಮನೆಮನೆಗಳಿಗೆ ಕರಕೊಂಡ್ ಬಂದ್ ಮಾಡ್ಸಕೊಂತ್ತಾ ಇದ್ರು.

ಮೊದ್ಲು ಬಸ್ಸು ಬಂಡಿಗಳಲ್ಲಿ ಓಡಾಡ್ತ ಇದ್ರು ಈವಾಗ ಕಾರು ಬ ಗಾಡಿಗಳೆಲ್ಲಾ ಬಂದು ತುಂಬಾ ಅನುಕೂಲ ಆಗಿದೆ.

ಈ ಮನೆಗಳಲ್ಲಿ ನಾವು ದುಡ್ಡ್ ದುಡ್ಡ ಸೇವಿಂಗ್ ಮಾಡತೀನಿ ಅಂದ್ರೆ ಹೆಂಗಸ್ರ ಕೈಯಲ್ಲಿ ನಮ್ಮಲ್ಲಿ ದುಡ್ಡ ಇರಲ್ಲಾ ಹಂಗಾಗಿ ಬ್ಯಾಂಕ್ ಗಳಲ್ಲಿ ಹೋಗಿ ಒಂದು ಅಕೌಂಟ್ ಓಪನ್ ಮಾಡ್ಸದ್ರೆ ಅಲ್ಲಿ ದುಡ್ಡ ಸೇವ್ ಮಾಡಬಹುದು.

ಆಹ್ಹ್ ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡದಾಗ ಒಂತರ ನೆಮ್ಮದಿ ಸಿಗುತ್ತೆ ಅದು ದೇವಾಲಯದಲ್ಲಿ ಇರೋ ಅಂತ --

ಖುಷಿ ಮನೆಯಲ್ಲಿ ಸಿಗಲ್ಲಾ ಹಂಗಾಗಿ ನಾವು ವಾರಕೊಮ್ಮೆ ಆದ್ರುನು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ನಮ್ಮಗೆ ಖುಷಿಯಿಂದ ನೆಮ್ಮದಿ --

ಈ ವಾಲಿಬಾಲ್ ಇಂದ ಮೈದಾನದಲ್ಲಿ ಸಿಕ್ಕದಾಗ ಈ ವಾಲಿಬಾಲ್ ಆಟ ಆಡತ್ತರೆ ಇದರಿಂದ ಅವ್ರಗುನು ಒಂತರ ವಿಶ್ರಾಂತಿ ಸಿಕ್ಕಂಗಾಗುತ್ತೆ ವ್ಯಾಯಾಮ ಮಾಡದಂಗಾಗುತ್ತೆ.

ಸಿಟಿಗಳಲ್ಲಿ ಎಲ್ಲಾ ಈ ಆಟಗಳನ್ನು ಆಡತ್ತರೆ.

ಅಹ್ ಪಟ್ಟಣಗಳಲ್ಲಿ ಇರ್ತ್ತವೆ ಹಂಗಾಗಿ ಪಟ್ಟಣದಲ್ಲಿ ಹೋಗಿ ಬುಕ್ಸ್ ಪೆನ್ ಪೆನ್ಸಿಲ್ ಎಲ್ಲಾ ತಕೋನ್ --

ಹಂಗಾಗಿ ಮನೆಗಳಲ್ಲು ಹಳ್ಳಿಗಳಲಾದ್ರೆ ಜಾಸ್ತಿ ರಂಗೋಲಿಗಳ ಮನೆ ಮುಂದೆ ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕಿ --

ಅಹ್ ಇಡ್ತಾರೆ ಹಂಗಾಗಿ ಮಕ್ಕಳಿಗೆ ರಂಗೋಲಿ ಒಂದು ಹಳೆ ಪದ್ಧತಿಯಿಂದ ಮುನ್ನೆಡೆಸ್ಕೊಂಡು --

ಎಲ್ಲಾ ತರದ ಹಣ್ಣುಗಳನ್ನು ಈ ಹಣ್ಣಿನ ಅಂಗಡಿಗಳಲ್ಲಿ ತಂದು ಮಾರತ್ತರೆ.

ಇದು ಬೆಟ್ಟ ಗುಡ್ಡ ಅಂತ ಹೇಳತ್ತರೆ ದೇವಸ್ಥಾನದ್ ಹತ್ರಗಳಲ್ಲಿ ಈ ಗುಡ್ಡಬೆಟ್ಟಗಳು ಸಿಗತ್ತವೆ ದೇವಸ್ಥಾನಕ್ಕೆ ಹೋದಾಗ ನಾವು ಈ ಗುಡ್ಡದ್ ಮೇಲೆಲ್ಲಾ ಹತ್ತಿ ಮೇಲ್ ನಿಂತು.

ಅದುನ್ನಾ ರೈತ್ರು ಕೂಡ ಹೊಲದಲ್ಲಿ ಈ ತರಕಾರಿ ಮತ್ತೆ ಈ ಹಣ್ಣುಗಳನ್ನು ಬೆಳೆದು ತಕೊಂಡ್ ಹೋಗಿ ಮಾರ್ಕೆಟ್ ಗೆ ಹಾಕ್ ತಾರೆ.

ಅಹ್ ಇಟ್ಟಿಗೆ ಮತ್ತೆ ಸಿಮೆಂಟು ಎಲ್ಲಾ ಬೇಕಾಗುತ್ತೆ ಇದಕ್ಕೆ ಸುಮಾರ್ ಜನ ಕಾರ್ಮಿಕರು ಬೇಕು.

ಆಂಜನೆಯ ಸ್ವಾಮಿ ತುಂಬಾ ಶಕ್ತಿವಂತ ಅಂತ ಹೇಳ್ತಾರೆ ನಮ್ಮೂರಲ್ಲು ಇದೆ.